ಹಾಗು ಇವರು ಕೆಲವು ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುವಂತಹ ದೃಶ್ಯ ನೋಡಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಬಗೆಯ ಬುಕ್ಸ್ ಗಳನ್ನು ನೋಡಬಹುದಾಗಿದೆ.

ಮೈದಾನವನ್ನು ಕಾಣಬಹುದು ಮತ್ತು ಇಲ್ಲಿ ಕುಳಿತುಕೊಳ್ಳಲು ಚೈರು ಗಳಿವೆ.

ಹಾಗು ರಸ್ತೆಯ ಮೇಲೆ ಎರಡು ಕಾರುಗಳು ಬರುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಈ ಬೈಕ್ ನು ಮೇಲಕ್ಕೆ ಎತ್ತಿರುವ ದೃಶ್ಯ ಕಾಣಬಹುದು.

ಮತ್ತು ಇವು ಕಬ್ಬಿಣಕ್ಕೆ ರೆಡ್ ಕಲರ್ ಬಣ್ಣದ ಪೈಂಟ ನ್ನು ಹಚ್ಚಿರುವ ದೃಶ್ಯ ಕಾಣಬಹುದು.

ಮತ್ತೆ ಇಲ್ಲಿ ಒಂದು ಟ್ಯಾಕರ್ ನಿಂತುಕೊಂಡಿದೆ ಹಾಗು ಇಲ್ಲಿ ಹಲವಾರು ಬೈಕುಗಳು ನಿಂತುಕೊಂಡಿರುವ ದೃಶ್ಯ ಕಾಣಬೌದಾಗಿದೆ.

ಮತ್ತಿಲಿ ಇಬ್ಬರ ವ್ಯಕ್ತಿಗಳು ನಿಂತಿಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ ಮತ್ತು ಇಲ್ಲಿ ಒಂದ ಪೈಪ್ ಅನ್ನು ನೋಡಬಹುದು ದೊಡ್ಡದಾದ ಪೈಪು--

ಹಾಗೆ ಇಲ್ಲಿ ಹೊರಗಡೆ ಕೆಲವು ಅಡಿಕೆ ಚೀಟುಗಳನ್ನು ನೇತು ಹಾಕಿರುವ ದೃಶ್ಯ ಕಾಣಬಹುದು.

ಈ ದೃಶ್ಯವೂ ರಾತ್ರಿ ತೆಗೆದಿರುವ ದೃಶ್ಯವಾಗಿದ್ದು ಇಲ್ಲಿ ಬಲೂನ್ಸ್ ಗಳನು ಡಿಸೈನ್ ಮಾಡಿರುವ ದೃಶ್ಯ ಕಾಣಬಹುದು.

ಹಾಗು ಇಲ್ಲಿ ದೊಡ್ಡದಾದ ಕಟ್ಟಡವನ್ನು ನಾವು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಸ್ಕ್ರೀನ್ ನ ಟೈಮ್ ಅನ್ನು ನೋಡಬಹುದು ಮತ್ತು ಅದರ ಮೇಲೆ ಎರಡು ಗಂಟೆ ಎಂಟು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಎಂದು ಬರೆಯಲಾಗಿದೆ.

ಇಲ್ಲಿ ಹಲವಾರು ಮಕ್ಕಳು ಆಟ ಮಾಡುತ್ತಿರುವ ದೃಶ್ಯ ನೋಡಬಹುದಾಗಿದೆ ಮತ್ತು ಸುತ್ತಲು ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ.

ಇಲ್ಲಿ ಒಂದು ಬೇಕರಿ ಅಂಗಡಿಯನ್ನು ನೋಡಬಹುದಾಗಿದೆ ಇಲ್ಲಿ ಕುಳಿತಿರಲು ಚೇರ್ ಗಳನ್ನು ಕಾಣಬಹುದಾಗಿದೆ.